ಬಂದು ಒಂದು ಯಮಃ ಕಂಪನಿ ಶೋ ಯಮಃ ವೆಹಿಕಲ್ ಶೋ ರೂಮ್ .

ಮಾರನು ಕೂಡ ಇದೆ ಸೂತನು ಕೂಡ ಗಿಡ ಮರ ಎಲ್ಲ ಇದೆ ಚೆನ್ನಾಗೂ ಕೂಡ ಕಾಣ್ತಿದೆ.